ಈ ಮೇಲಿನ ಚಿತ್ರದಲ್ಲಿ ನಾವು ಒಂದು ನರ್ಸರಿಂಗ್ ಹೋಮ್ ಅನ್ನು ಗಮನಿಸಬಹುದು ಈ ನರ್ಸರಿಂಗ್ ಹೋಮ್‌ನ ಎದುರು ನಮಗೆ ಗಿಡಗಳು ಕಾಣಿಸುತ್ತದೆ.

ಈ ಮೇಲಿನ ಚಿತ್ರದಲ್ಲಿ ನಾವು ನೀರು ಹರಿಯುವುದನ್ನು ನೋಡಬಹುದು. ಮತ್ತು ನಾವು ದೂರದಿಂದ ಅತಿ ಸುಂದರವಾಗಿರುವ ಮರ ಮತ್ತು ಗಿಡಗಳನ್ನು ನಾವು ನೋಡಬಹುದು.

ಇಲ್ಲಿನ ಚಿತ್ರದಲ್ಲಿ ನಾವು ಒಂದು ಅಂಗಡಿಯನ್ನು ನೋಡಬಹುದು. ಆ ಅಂಗಡಿಯ ಹೆಸರು ಭಾರತೀಯ ಮಿಲ್ಕ್ ಪ್ರಾಡಕ್ಟ್ . ಈ ಅಂಗಡಿಯ ಎದುರು ನಾವು ಒಂದು ಸ್ಕೂಟಿಯನ್ನು ನೋಡಬಹುದು.

ನಾವು ಒಂದು ಸ್ಕೂಟಿಯನ್ನು ನೋಡಬಹುದು. ಆ ಅಂಗಡಿಯಲ್ಲಿ ನಮಗೆ ಮನುಷ್ಯರು ಕೂಡ ಕಾಣಿಸುತ್ತಿದ್ದಾರೆ.

ಈ ಮೇಲಿನ ಚಿತ್ರದಲ್ಲಿ ನಾವು ಕಟ್ಟಡವನ್ನು ನೋಡಬಹುದು ಮತ್ತು ನಮಗೆ ಹಲವಾರು ಮರಗಳು ಕಾಣಿಸುತ್ತಿವೆ.

ಮತ್ತು ನಮಗೆ ಆಕಾಶದಲ್ಲಿ ಪಕ್ಷಿಗಳು ಹಾರುವುದನ್ನು ನಾವು ನೋಡಬಹುದು.

ಈ ಕಾಲೇಜಿನ ಹೆಸರು ವೀರಶೈವ ಕಾಲೇಜ್ ಬಳ್ಳಾರಿ.

ಈ ಮೇಲಿನ ಚಿತ್ರದಲ್ಲಿ ನಮಗೆ ಒಂದು ಕಾಲೇಜು ಕಾಣಿಸುತ್ತಿದೆ ಈ ಕಾಲೇಜಿನ ಹೆಸರು ಸಂಜಯ್ ಗಾಂಧಿ ಪೋಲಿಟೆಕ್ನಿಕ್ ಈ ಕಾಲೇಜಿನ ಎದುರು ನಮಗೆ --

ಈ ಮೇಲಿನ ಚಿತ್ರದಲ್ಲಿ ನಮಗೆ ಒಂದು ದೊಡ್ಡ ಸರೋವರ ಕಾಣಿಸುತ್ತದೆ